ಫ್ರಿಡ್ಜ್ ಇದೆ ಟೇಬಲ್ ಇದೆ ಕುರ್ಜಿಗಳಿವೆ ಮತ್ತು ಬಹಳಷ್ಟು ರಾಕ್ಸ್ ಗಳಿವೆ ಆ ರಾಕ್ ಗಳಲ್ಲಿ ಬಹಳ್ಷ್ --

ಹಾಗು ಆ ಕಟ್ಟಡದ ಒಳಗಡೆ ವ್ಯಕ್ತಿಗಳು ನಿಂತಿದ್ದಾರೆ.

ಅಲ್ಲಿ ಒಂದು ಗಂಟೆ ಇದೆ ಸುತ್ತಮುತ್ತಲು --

ಇದು ಒಂದು ಅಂಗಡಿ ಇದೆ ಈ ಅಂಗಡಿಯ ಒಳಗಡೆ ಬಹಳಷ್ಟು ರ್ಯಾಕ್ ಗಳಿವೆ.

ಇದೊಂದು ಪಂಜಾಬಿ ರೆಸ್ಟೋರೆಂಟ್ ಅಂತ ಬರೆದಿದೆ.